ಇಲ್ಲಿ ಫ್ಯಾಬರ್ ಫಾಬ್ರಿಕ್ ಬಟ್ಟೆಗಳು ಸಿಗುತ್ತವೆ.

ಮತ್ತು ಇಲ್ಲಿ ಲೈಟಿಂಗ್ ಅನ್ನು ಮಾಡಿದ್ದಾರೆ.

ಇಲ್ಲಿ ಒಂದು ಪಾಕೀಜ಼ಾ ಬಿರಿಯಾನಿ ಹೋಟೆಲ್ ಇದೆ.

ಇಲ್ಲಿ ಬೆಂಚ್ ಮತ್ತು ಚೇರ್ ಇನ ಮೇಲೆ ಕುಳಿತು ವ್ಯಕ್ತಿಗಳು ಊಟ ಮಾಡ್ತಾ ಇದ್ದಾರೆ.

ಇದು ಶಾಪ್ ಇದೆ ಇದರ ಹೆಸರು ಜಾಕಿ ಅಂತ.

ಮತ್ತು ಇಲ್ಲಿ ಎಲ್ಲಾ ಬಟ್ಟೆಗಳನ್ನು ಶಿಸ್ತಾಗಿ ಇಟ್ಟಿದ್ದಾರೆ.

ಮತ್ತು ಅದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ.

ಮತ್ತು ಒಂದು ನೀರಿನ ಟ್ಯಾಂಕ್ ಇದೆ ಕರೆಂಟಿ ನ ಟಿ_ಸಿ ಇದೆ.

ಮತ್ತು ಇಲ್ಲಿ ಸೇಬು ಇದೆ ಮತ್ತು ಇಲ್ಲಿ ಚಿಕ್ಕು ಇವೆ ಮತ್ತು ಇಲ್ಲಿ ದಾಳಿಂಬೆಗಳು ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಬುಟ್ಟಿಗಳು ಇವೆ ಇದು ಒಂದು ಬಂಡಿ ಮೇಲೆ ಇಟ್ಟಿದ್ದಾರೆ.

ಇಲ್ಲಿ ಅರಿಶಿನ ಬಣ್ಣದ ಚೀಲಗಳು ಇವೆ.

ಇಲ್ಲಿ ಒಂದು ಪ್ರೇಮ್ ಟೈಗರ್ ಅಂತ ಹೋಟೆಲ್ ಇದೆ.

ಇಲ್ಲಿ ಎರಡು ಶಟರ್ಗಳಿವೆ ಮತ್ತು ತಗಡಗಳಿವೆ ಬಿಲ್ಡಿಂಗ್ ಇದೆ ಹಿಂದೆ.

ಮತ್ತು ಇಲ್ಲಿ ಆಟೋ ಗಳು ಇವೆ ಮತ್ತು ಗಿಡಗಳು ಇವೆ.

ಮತ್ತು ಇಲ್ಲಿ ಒಬ್ಬ ಮುಸ್ಲಿಮ್ ಮಹಿಳೆ ಬುರ್ಕಾವನ್ನು ಹಾಕಿ ನಿಂತಿದ್ದಾಳೆ.

ಇದು ಒಂದು ಮೊಬೈಲ್ ಶಾಪ್ ಇದ್--

ಇದು ಒಂದು ವೆಟರ್ನರಿ ಹಾಸ್ಪಿಟಲ್ ಇದೆ.

ಇದು ಒಂದು ಅಡುಗೆ ಮನೆ ಇದೆ.

ಇಲ್ಲಿ ಪತ್ತ ಗೋಬಿ ಕ್ಯಾರೋಟ್ ಟೊಮೆಟೊಗಳು ಇವೆ.

ಸ್ಯಾರಿ ಗಳನ್ನು ಇಟ್ಟಿದ್ದಾರೆ ಲೈಟಿಂಗ್ ಮಾಡಿದ್ದಾರೆ ನೀರಿನ ಕ್ಯಾನ್ ಇದೆ.

ಇಲ್ಲಿ ಒಂದು ಬೆಡ್ ಇದೆ ಎರಡು ಪಿಲ್ಲೊ ಗಳು ಇವೆ.

ಇಲ್ಲಿ ಒಂದು ಹಚ್ಚ ಹಸಿರಾಗಿ ಗ್ರೌಂಡ್ ಇ--

ರೆಡ್ ರ ವೈರ್ ಗಳು ಇವೆ.

ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಇಲ್ಲಿ ಕುರ್ಕುರೆ ಚಿಪ್ಸ್ ಗಳು ಇಟ್ಟಿದ್ದಾರೆ.